ಲಿಬ್ರೆ ಆಫೀಸ್ ರೈಟರ್ ನ ಸ್ಪೋಕನ್ ಟ್ಯುಟೋರಿಯಲ್ ಗೆ ನಿಮಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ರೈಟರ್ ನ ಬಗ್ಗೆ ರೈಟರ್ ನಲ್ಲಿರುವ ವಿವಿಧ ಉಪಕರಣಗಳ ಬಗ್ಗೆ ಒಂದು ಹೊಸ ಡಾಕ್ಯುಮೆಂಟ್ ಹಾಗೂ ಈಗಾಗಲೇ ಇರುವ ಡಾಕ್ಯುಮೆಂಟ್ ಅನ್ನು ಒಪನ್ ಮಾಡುವಿಕೆಯ ಬಗ್ಗೆ ಒಂದು ಡಾಕ್ಯುಮೆಂಟನ್ನು ಸೇವ್ ಮಾಡುವುದರ ಬಗ್ಗೆ ಹಾಗೂ ರೈಟರ್ ನಲ್ಲಿ ಡಾಕ್ಯುಮೆಂಟನ್ನು ಹೇಗೆ ಕ್ಲೋಸ್ ಮಾಡಬೇಕು ಎನ್ನುವುದರ ಬಗ್ಗೆ ಕಲಿಯುತ್ತೇವೆ
ಲಿಬ್ರೆ ಆಫೀಸ್ ರೈಟರ್ ಎನ್ನುವುದು ಲಿಬ್ರೆ ಆಫೀಸ್ ಸೂಟ್ ನ ಒಂದು ವರ್ಡ್ ಪ್ರೊಸೆಸರ್ ಘಟಕವಾಗಿದೆ
000027 000026 ಇದು ಮೈಕ್ರೋಸಾಫ್ಟ್ ಆಫೀಸ್ ಸೂಟ್ ನಲ್ಲಿನ ಮೈಕ್ರೋಸಾಫ್ಟ್ ವರ್ಡ್ ಗೆ ಸಮನಾಗಿದೆ
ಇದೊಂದು ಉಚಿತವಾಗಿ ದೊರೆಯುವ ಸಾಫ್ಟ್ ವೇರ್ ಆಗಿದ್ದು ಇದನ್ನು ನಕಲು ಮರುಬಳಕೆ ಹಾಗೂ ಉಚಿತವಾಗಿ ವಿತರಣೆ ಮಾಡಬಹುದು
ಇದು ಉಚಿತವಾಗಿ ದೊರೆಯುವುದರಿಂದ ಇದರ ಆದಾನ ಪ್ರದಾನಕ್ಕೆ ಯಾವುದೇ ಲೈಸೆನ್ಸ್ ಶುಲ್ಕದ ಅಗತ್ಯ ಇರುವುದಿಲ್ಲ
ಲಿಬ್ರೆ ಆಫೀಸ್ ಸೂಟ್ ಅನ್ನು ಆರಂಭಿಸಲು ನೀವು ಮೈಕ್ರೊಸಾಫ್ಟ್ ವಿಂಡೋಸ್ 2000 ಮತ್ತು ಅದರ ಹೆಚ್ಚಿನ ಆವೃತ್ತಿಗಳಾದ ಎಂಎಸ್ ವಿಂಡೋಸ್ ಎಕ್ಸ್ಪಿ ಅಥವಾ ಎಂಎಸ್ ವಿಂಡೋಸ್ 7 ನ್ನು ಬಳಸಬಹುದು ಅಥವಾ ನೀವು gnuಲಿನಕ್ಸ್ ಕೂಡಾ ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ಆಗಿ ಬಳಸಬಹುದು
ಇಲ್ಲಿ ನಾವು ಆಪರೇಟಿಂಗ್ ಸಿಸ್ಟಮ್ ಆಗಿ ಜಿಎನ್ಯು ಲಿನಕ್ಸ್ ಮತ್ತು ಲಿಬ್ರೆ ಆಫೀಸ್ ಸೂಟ್ ಆವೃತ್ತಿ 334 ಅನ್ನು ಬಳಸುತ್ತಿದ್ದೇವೆ
ಒಂದು ವೇಳೆ ನೀವು ಲಿಬ್ರೆ ಆಫೀಸ್ ಸೂಟ್ ಅನ್ನು ಇನ್ಸ್ಟಾಲ್ ಮಾಡದಿದ್ದಲ್ಲಿ ರೈಟರನ್ನು ಸಿನಾಪ್ಟಿಕ್ ಪ್ಯಾಕೇಜ್ ಮ್ಯಾನೇಜರ್ ಬಳಸಿ ಇನ್ಸ್ಟಾಲ್ ಮಾಡಬಹುದು
ಸಿನಾಪ್ಟಿಕ್ ಪ್ಯಾಕೇಜ್ ಮ್ಯಾನೇಜರ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಈ ವೆಬ್ ಸೈಟ್ ನಲ್ಲಿ ಸಿಗುವ ಲಿನಕ್ಸ್ ಟ್ಯುಟೋರಿಯಲ್ ಗಳನ್ನು ರೆಫರ್ ಮಾಡಿ ಮತ್ತು ಆ ವೆಬ್ ಸೈಟ್ ನಲ್ಲಿ ರುವ ಸೂಚನೆಗಳನ್ನು ಅನುಸರಿಸಿ ಲಿಬ್ರೆ ಆಫೀಸ್ ಸೂಟ್ ನ್ನು ಡೌನ್ ಲೋಡ್ ಮಾಡಿ
ವಿವರವಾದ ಮಾಹಿತಿಗಳು ಲಿಬ್ರೆ ಆಫೀಸ್ ಸೂಟ್ ನ ಮೊದಲ ಟ್ಯುಟೋರಿಯಲ್ ನಲ್ಲಿ ಲಭ್ಯವಿವೆ
ನೆನಪಿಡಿ ರೈಟರನ್ನು ಇನ್ಸ್ಟಾಲ್ ಮಾಡುವಾಗ ಕಂಪ್ಲೀಟ್ ಇನ್ಸ್ಟಾಲೇಷನ್ ಅನ್ನು ಬಳಸಿ
ನೀವು ಲಿಬ್ರೆ ಆಫೀಸ್ ಸೂಟ್ ಅನ್ನು ಮೊದಲೇ ಇನ್ಸ್ಟಾಲ್ ಮಾಡಿದ್ದರೆ ನೀವು ನಿಮ್ಮ ಸ್ಕ್ರೀನ್ ನ ಮೇಲ್ಗಡೆ ಎಡ ಬದಿಯಲ್ಲಿ ಇರುವ ಅಪ್ಲಿಕೇಶನ್ಸ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ನಂತರ ಅದರಲ್ಲಿ ಆಫೀಸ್ ತದನಂತರ ಲಿಬ್ರಿಆಫಿಸ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡುವ ಮೂಲಕ ಲಿಬ್ರೆ ಆಫೀಸ್ ರೈಟರ್ ಅನ್ನು ಪಡೆಯಬಹುದು
ವಿವಿಧ ಲಿಬ್ರೆ ಆಫೀಸ್ ಅಂಶಗಳಿರುವ ಒಂದು ಹೊಸ ಡೈಲಾಗ್ ಬಾಕ್ಸ್ ತೆರೆಯುತ್ತದೆ
ಲಿಬ್ರೆ ಆಫೀಸ್ ಅನ್ನು ಉಪಯೋಗಿಸಲು ಸೂಟ್ ನ ವರ್ಡ್ ಪ್ರೊಸೆಸರ್ ಘಟಕವಾದ ಟೆಕ್ಸ್ಟ್ ಡಾಕ್ಯುಮೆಂಟ್ ನ ಮೇಲೆ ಕ್ಲಿಕ್ ಮಾಡಿ
ಇದು ರೈಟರ್ ನ ಮುಖ್ಯ ವಿಂಡೋ ದಲ್ಲಿ ಒಂದು ಖಾಲಿ ಡಾಕ್ಯುಮೆಂಟ್ ಅನ್ನು ತೆರೆಯುತ್ತದೆ
ರೈಟರ್ ನ ವಿಂಡೋನಲ್ಲಿ ವಿಭಿನ್ನ ಟೂಲ್ ಬಾರ್ ಗಳಿವೆ ಉದಾಹರಣೆಗೆ ಟೈಟಲ್ ಬಾರ್ ಮೆನು ಬಾರ್ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಫಾರ್ಮ್ಯಾಟಿಂಗ್ ಬಾರ್ ಹಾಗೂ ಸ್ಟಾಟಸ್ ಬಾರ್
ಇವುಗಳಲ್ಲಿ ತುಂಬಾ ಉಪಯೋಗಕ್ಕೆ ಬರುವ ವಿಕಲ್ಪಗಳಿವೆ ಅವುಗಳನ್ನು ನಾವು ಮುಂದಿನ ಟ್ಯುಟೋರಿಯಲ್ ಗಳಲ್ಲಿ ಕಲಿಯೋಣ
ಬನ್ನಿ ಟ್ಯುಟೋರಿಯಲ್ಲನ್ನು ಆರಂಭಿಸೋಣ ಮೊದಲಿಗೆ ರೈಟರ್ ನಲ್ಲಿ ಹೊಸ ಡಾಕ್ಯುಮೆಂಟನ್ನು ಹೇಗೆ ಒಪನ್ ಮಾಡುವುದೆಂದು ಕಲಿಯೋಣ
ಸ್ಟ್ಯಾಂಡರ್ಡ್ ಟೂಲ್ ಬಾರ್ ನಲ್ಲಿ ನ್ಯೂ ಎಂಬ ಚಿಹ್ನೆಯ ಮೇಲೆ ಕ್ಲಿಕ್ ಮಾಡಿ ಒಂದು ಹೊಸ ಡಾಕ್ಯುಮೆಂಟನ್ನು ಒಪನ್ ಮಾಡಬಹುದು
ಅಥವಾ ಮೆನು ಬಾರ್ ನಲ್ಲಿ ಫೈಲ್ ಎಂಬ ವಿಕಲ್ಪದ ಮೇಲೆ ಕ್ಲಿಕ್ ಮಾಡಿ ಹಾಗೂ ನ್ಯೂ ಎಂಬ ವಿಕಲ್ಪವನ್ನು ಕ್ಲಿಕ್ ಮಾಡಿ ಹಾಗೂ ಕೊನೆಯಲ್ಲಿ ಟೆಕ್ಸ್ಟ್ ಡಾಕ್ಯುಮೆಂಟ್ ಎಂಬ ವಿಕಲ್ಪವನ್ನು ಕ್ಲಿಕ್ ಮಾಡಿ
ಎರಡೂ ವಿಧಾನದಲ್ಲೂ ಒಂದು ಹೊಸ ರೈಟರ್ ವಿಂಡೊ ಒಪನ್ ಆಗುವುದೆಂದು ಗಮನಿಸಿ
ಈಗ ಎಡಿಟರ್ ಆರಿಯಾ ದಲ್ಲಿ ಏನಾದರೂ ಟೈಪ್ ಮಾಡಿ
ನಾವಿಲ್ಲಿ ರೆಸ್ಯೂಮ್ ಎಂದು ಟೈಪ್ ಮಾಡೋಣ
ಡಾಕ್ಯುಮೆಂಟ್ ನಲ್ಲಿ ಟೈಪ್ ಮಾಡಿ ಮುಗಿದ ನಂತರ ಅದರ ಮುಂದಿನ ಉಪಯೋಗಕ್ಕಾಗಿ ಅದನ್ನು ಸೇವ್ ಮಾಡಬೇಕಾಗುತ್ತದೆ
ಈ ಫೈಲನ್ನು ಸೇವ್ ಮಾಡಲು ಮೆನ್ಯು ಬಾರ್ ನಲ್ಲಿ ಫೈಲ್ ಎನ್ನುವುದರ ಮೇಲೆ ಕ್ಲಿಕ್ ಮಾಡಿ
ನಂತರ ಸೇವ್ ಎಎಸ್ ಎನ್ನುವುದರ ಮೇಲೆ ಕ್ಲಿಕ್ ಮಾಡಿ
ಪರದೆಯಲ್ಲಿ ಒಂದು ಡೈಲಾಗ್ ಬಾಕ್ಸ್ ಒಪನ್ ಆಗುತ್ತದೆ ನೀವು ಅಲ್ಲಿ ನೇಮ್ ಎಂಬಲ್ಲಿ ನಿಮ್ಮ ಫೈಲ್ ನ ಹೆಸರನ್ನು ನಮೂದಿಬೇಕಾಗುತ್ತದೆ
ಹಾಗಿರುವಾಗ ನಿಮ್ಮ ಫೈಲ್ ನ ಹೆಸರನ್ನು ರೆಸ್ಯೂಮ್ ಎಂದು ನಮೂದಿಸಿ
ನೇಮ್ ಫೀಲ್ಡ್ ನ ಕೆಳಗೆ ಸೇವ್ ಇನ್ ಫೋಲ್ಡರ್ ಎಂದು ಇದೆ
ಇಲ್ಲಿ ನೀವು ಒಂದು ಫೊಲ್ಡರ್ ನ ಹೆಸರನ್ನು ನಮೂದಿಸಿ
ಮುಂದೆ ಈ ಫೋಲ್ಡರ್ ನಲ್ಲಿಯೇ ನೀವು ಸೇವ್ ಮಾಡಿದ ಫೈಲ್ ಇರುತ್ತದೆ
ಸೇವ್ ಇನ್ ಫೋಲ್ಡರ್ ಎನ್ನುವಲ್ಲಿ ಡೌನ್ ಎರೊ ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಎಂಬಲ್ಲಿ ಕ್ಲಿಕ್ ಮಾಡಿ
ನೀವು ಅಲ್ಲಿನ ಮೆನ್ಯುವಿನಲ್ಲಿ ಫೊಲ್ಡರ್ ನ ಸೂಚಿಯನ್ನು ನೋಡುತ್ತೀರಿ ಅಲ್ಲಿ ನಿಮ್ಮ ಫೈಲನ್ನು ಸೇವ್ ಮಾಡಿಡಬಹುದು
ಈಗ ಡೆಸ್ಕ್ಟಾಪ್ ಎಂಬಲ್ಲಿ ಕ್ಲಿಕ್ ಮಾಡೋಣ
ಡೆಸ್ಕ್ ಟಾಪ್ ನಲ್ಲಿ ಫೈಲ್ ಸೇವ್ ಆಗುತ್ತದೆ
ನೀವು ಬ್ರೌಸ್ ಫೋರ್ ಒಥರ್ ಫೋಲ್ಡರ್ಸ್ ಎಂಬಲ್ಲಿ ಕೂಡಾ ಕ್ಲಿಕ್ ಮಾಡಬಹುದು
ಮತ್ತು ಎಲ್ಲಿ ನಿಮಗೆ ನಿಮ್ಮ ಡಾಕ್ಯುಮೆಂಟನ್ನು ಸೇವ್ ಮಾಡಬೇಕೋ ಆ ಫೊಲ್ಡರ್ ಅನ್ನು ಸೆಲೆಕ್ಟ್ ಮಾಡಬಹುದು
ಈಗ ಡೈಲಾಗ್ ಬಾಕ್ಸ್ ನಲ್ಲಿ ಫೈಲ್ ಟೈಪ್ ಎಂಬಲ್ಲಿ ಕ್ಲಿಕ್ ಮಾಡಿ
ಇದು ನಿಮಗೆ ಫೈಲ್ ನ ಪ್ರಕಾರಗಳನ್ನು ಅಥವಾ ಫೈಲ್ ಎಕ್ಸ್ಟೆನ್ಶನ್ ಗಳನ್ನು ತೋರಿಸುತ್ತದೆ
ಇಲ್ಲಿ ನೀವು ನಿಮ್ಮ ಫೈಲ್ ಅನ್ನು ಸೇವ್ ಮಾಡಬಹುದು
ಲಿಬ್ರೆ ಆಫೀಸ್ ರೈಟರ್ ನಲ್ಲಿ ಡೀಫಾಲ್ಟ್ ಆಗಿ ಫೈಲ್ ನ ಪ್ರಕಾರವು ಒಡಿಎಫ್ ಟೆಕ್ಸ್ಟ್ ಡಾಕ್ಯುಮೆಂಟ್ ಆಗಿದೆ
ಇದು ಡಾಟ್ ಒಡಿಟಿ ಎಂಬ ಎಕ್ಸ್ಟೆನ್ಶನ್ ಅನ್ನು ಹೊಂದಿದೆ
ಒಡಿಟಿ ಎಂದರೆ ಒಪನ್ ಡಾಕ್ಯುಮೆಂಟ್ ಫಾರ್ಮೆಟ್ ಅಥವಾ ಒಡಿಎಫ್ ಫಾರ್ಮೆಟ್ ಎಂದು ಇದು ವಿಶ್ವ ಸ್ತರದಲ್ಲಿ ಸ್ವೀಕೃತವಾದ ವರ್ಡ್ ಡಾಕ್ಯುಮೆಂಟ್ ನ ಒಪನ್ ಫಾರ್ಮೆಟ್ ಆಗಿದೆ
ಇದು ಭಾರತ ಸರ್ಕಾರದ ಒಪೆನ್ ಸ್ಟಾಂಡರ್ಡ್ಸ್ ಇನ್ e ಗವರ್ನನ್ಸ್ ಎಂಬ ಪಾಲಿಸಿಯಿಂದ ಕೂಡಾ ಸ್ವೀಕೃತವಾಗಿದೆ
ಲಿಬ್ರೆ ಆಫೀಸ್ ರೈಟರ್ ನಲ್ಲಿ ಒಪನ್ ಆಗುವ ಡಾಟ್ ಒಡಿಟಿ ಟೆಕ್ಸ್ಟ್ ಡಾಕ್ಯುಮೆಂಟ್ ನ ಹೊರತಾಗಿ
ನೀವು ನಿಮ್ಮ ಫೈಲನ್ನು ಡಾಟ್ ಡಾಕ್ ಅಥವಾ ಡಾಟ್ ಡಾಕ್ಸ್ ಎಂಬ ಫಾರ್ಮೆಟ್ ನಲ್ಲಿ ಕೂಡಾ ಸೇವ್ ಮಾಡಬಹುದು
ಅದು ಎಮ್
ಆಫೀಸ್ ನ ವರ್ಡ್ ಪ್ರೊಗ್ರಾಮ್ ನಲ್ಲಿ ಒಪನ್ ಆಗುತ್ತದೆ
ಇನ್ನೊಂದು ಲೋಕಪ್ರಿಯವಾದ ಎಕ್ಸ್ಟೆನ್ಶನ್ ಎಂದರೆ ಡಾಟ್ ಆರ್ಟಿಎಫ್ ಅಂದರೆ ರಿಚ್ ಟೆಕ್ಸ್ಟ್ ಫಾರ್ಮ್ಯಾಟ್ ಎಂದು
ಇದು ಹೆಚ್ಚಿನ ಎಲ್ಲಾ ಪ್ರೊಗ್ರಾಮ್ ಗಳಲ್ಲೂ ಒಪನ್ ಆಗುತ್ತದೆ
ಈಗ ಒಡಿಎಫ್ ಟೆಕ್ಸ್ಟ್ ಡಾಕ್ಯುಮೆಂಟ್ ಎಂಬಲ್ಲಿ ಕ್ಲಿಕ್ ಮಾಡಿ
ನಿಮಗೆ ಫೈಲ್ ಟೈಪ್ ಎನ್ನುವುದರ ಹತ್ತಿರ ಒಡಿಎಫ್ ಟೆಕ್ಸ್ಟ್ ಡಾಕ್ಯುಮೆಂಟ್ ಎಂದು ಹಾಗೂ ಕೋಷ್ಠಕದಲ್ಲಿ ಡಾಟ್ ಒಡಿಟಿ ಎಂದು ಕಾಣಸಿಗುತ್ತದೆ
ಈಗ ಸೇವ್ ಬಟನ್ ಕ್ಲಿಕ್ ಮಾಡಿ
ಇದು ನಿಮ್ಮನ್ನು ರೈಟರ್ ವಿಂಡೊ ಗೆ ಕೊಂಡೊಯ್ಯುತ್ತದೆ
ಅಲ್ಲಿನ ಟೈಟಲ್ ಬಾರ್ ನಲ್ಲಿ ನೀವು ಕೊಟ್ಟಿರುವ ಫೈಲ್ ಹೆಸರು ಹಾಗೂ ಎಕ್ಸ್ಟೆನ್ಶನ್ ಇರುತ್ತದೆ
ಈಗ ನೀವು ರೈಟರ್ ವಿಂಡೊ ನಲ್ಲಿ ಟೆಕ್ಸ್ಟ್ ಡಾಕ್ಯುಮೆಂಟ್ ಬರೆಯಲು ತಯಾರಿರುವಿರಿ
ಮೇಲೆ ಚರ್ಚಿಸಿದ ಫಾರ್ಮೆಟ್ ನ ಹೊರತಾಗಿ ರೈಟರ್ ಡಾಕ್ಯುಮೆಂಟನ್ನು ಡಾಟ್ ಎಚ್ಟಿಎಂಎಲ್ ಫಾರ್ಮೆಟ್ ನಲ್ಲಿ ಕೂಡಾ ಸೇವ್ ಮಾಡಬಹುದು
ಇದೊಂದು ವೆಬ್ ಸೈಟ್ ಫಾರ್ಮೆಟ್ ಆಗಿದೆ
ಇದನ್ನು ಮೊದಲು ತಿಳಿಸಿದಂತೆಯೆ ಸೇವ್ ಮಾಡಬೇಕು
ಈಗ ಮೆನ್ಯು ಬಾರ್ ನಲ್ಲಿ ಫೈಲ್ ಎಂಬಲ್ಲಿ ಕ್ಲಿಕ್ ಮಾಡಿ ನಂತರ ಸೇವ್ ಎಎಸ್ ಎಂಬಲ್ಲಿ ಕ್ಲಿಕ್ ಮಾಡಿ
ಈಗ ಫೈಲ್ ಟೈಪ್ ಎಂಬಲ್ಲಿ ಕ್ಲಿಕ್ ಮಾಡಿ ನಂತರ ಎಚ್ಟಿಎಂಎಲ್ ಡಾಕ್ಯುಮೆಂಟ್ ಕೋಷ್ಠಕದಲ್ಲಿ ಎನ್ನುವುದರ ಮೇಲೆ ಕ್ಲಿಕ್ ಮಾಡಿ
ಈ ವಿಕಲ್ಪವು ಡಾಕ್ಯುಮೆಂಟ್ ಗೆ ಡಾಟ್ ಎಚ್ಟಿಎಂಎಲ್ ಎಕ್ಸ್ಟೆನ್ಶನ್ ಅನ್ನು ನೀಡುತ್ತದೆ
ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ
ಈಗ ಡಯಲಾಗ್ ಬಾಕ್ಸ್ ನಲ್ಲಿ ಆಸ್ಕ್ ವೆನ್ ನಾಟ್ ಸೇವಿಂಗ್ ಇನ್ ಒಡಿಎಫ್ ಫಾರ್ಮ್ಯಾಟ್ ಎಂಬಲ್ಲಿ ಕ್ಲಿಕ್ ಮಾಡಿ
ಕೊನೆಯಲ್ಲಿ ಕೀಪ್ ಕರೆಂಟ್ ಫಾರ್ಮ್ಯಾಟ್ ಎಂಬಲ್ಲಿ ಕ್ಲಿಕ್ ಮಾಡಿ
ಡಾಕ್ಯುಮೆಂಟ್ ಎನ್ನುವುದು ಡಾಟ್ ಎಚ್ಟಿಎಂಎಲ್ ಎಕ್ಸ್ಟೆನ್ಶನ್ ನ ಜೊತೆಗೆ ಸೇವ್ ಆಗಿರುವುದನ್ನು ನೀವು ಗಮನಿಸಬಹುದು
ಸ್ಟಾಂಡರ್ಡ್ ಟೂಲ್ ಬಾರ್ ನಲ್ಲಿ ಎಕ್ಸ್ಪೋರ್ಟ್ ಡೈರೆಕ್ಟ್ಲಿ ಎಎಸ್ ಪಿಡಿಎಫ್ ಎಂಬಲ್ಲಿ ಕ್ಲಿಕ್ ಮಾಡಿ ಡಾಕ್ಯುಮೆಂಟ್ ಅನ್ನು ಪಿಡಿಎಫ್ ಫಾರ್ಮೆಟ್ ನಲ್ಲಿ ಕೂಡಾ ಎಕ್ಸ್ಪೋರ್ಟ್ ಮಾಡಬಹುದು
ಮೊದಲಿನಂತೆಯೇ ಸೇವ್ ಮಾಡಬೇಕಾದ ಸ್ಥಾನವನ್ನು ಆಯ್ಕೆ ಮಾಡಿ
ಇದನ್ನು ನೀವು ಮೆನ್ಯು ಬಾರ್ ನಲ್ಲಿ ಫೈಲ್ ಎಂಬಲ್ಲಿ ಮತ್ತು ಎಕ್ಸ್ಪೋರ್ಟ್ ಎಎಸ್ ಪಿಡಿಎಫ್ ಎಂಬಲ್ಲಿ ಕ್ಲಿಕ್ ಮಾಡಿ ಕೂಡಾ ಎಕ್ಸ್ಪೋರ್ಟ್ ಮಾಡಬಹುದು
ಗೋಚರಿಸುತ್ತಿರುವ ಡಯಲಾಗ್ ಬಾಕ್ಸ್ ನಲ್ಲಿ ಎಕ್ಸ್ಪೋರ್ಟ್ ಎಂಬಲ್ಲಿ ಕ್ಲಿಕ್ ಮಾಡಿ ಮತ್ತು ಸೇವ್ ಬಟನ್ ಕ್ಲಿಕ್ ಮಾಡಿ
ಈಗ ಒಂದು ಪಿಡಿಎಫ್ ಫೈಲ್ ತಯಾರಾಗುತ್ತದೆ
ಬನ್ನಿ ಫೈಲ್ ಎಂಬಲ್ಲಿ ಹಾಗೂ ಕ್ಲೋಸ್ ಎಂಬಲ್ಲಿ ಕ್ಲಿಕ್ ಮಾಡಿ ಈ ಡಾಕ್ಯುಮೆಂಟನ್ನು ಕ್ಲೋಸ್ ಮಾಡೋಣ
ಈಗ ನಾವು ಲಿಬ್ರೆ ಆಫೀಸ್ ರೈಟರ್ ನಲ್ಲಿ ಈಗಾಗಲೇ ಇರುವ ಡಾಕ್ಯುಮೆಂಟನ್ನು ಹೇಗೆ ಒಪನ್ ಮಾಡುವುದೆಂದು ನೋಡೋಣ
resumeಒಡಿಟಿ
ಎಂಬ ಡಾಕ್ಯುಮೆಂಟನ್ನು ಒಪನ್ ಮಾಡೋಣ
ಈಗಾಗಲೇ ಇರುವ ಒಂದು ಡಾಕ್ಯುಮೆಂಟನ್ನು ಒಪನ್ ಮಾಡಲು ಮೇಲ್ಗಡೆ ಮೆನ್ಯು ಬಾರ್ ನಲ್ಲಿ ಫೈಲ್ ಎಂಬಲ್ಲಿ ಕ್ಲಿಕ್ ಮಾಡಿ ಮತ್ತು ಒಪೆನ್ ಎಂಬಲ್ಲಿ ಕ್ಲಿಕ್ ಮಾಡಿ
ನಿಮಗೆ ಪರದೆಯ ಮೇಲೆ ಒಂದು ಡಯಲಾಗ್ ಬಾಕ್ಸ್ ಕಾಣಸಿಗುತ್ತದೆ
ಇಲ್ಲಿ ನೀವು ನಿಮ್ಮ ಡಾಕ್ಯುಮೆಂಟನ್ನು ಎಲ್ಲಿ ಸೇವ್ ಮಾಡಿರುವಿರೋ ಆ ಫೋಲ್ಡರನ್ನು ಹುಡುಕಿ
ಈಗ ಡಯಲಾಗ್ ಬಾಕ್ಸ್ ನ ಮೇಲ್ಗಡೆ ಎಡ ಮೂಲೆಯಲ್ಲಿರುವ ಸಣ್ಣದಾದ ಪೆನ್ಸಿಲ್ ಬಟನ್ ಕ್ಲಿಕ್ ಮಾಡಿ
ಇದರಲ್ಲಿ ಟೈಪ್ a ಫೈಲ್ ನೇಮ್ ಎಂದು ಬರೆದಿದೆ
ಇದು ಲೊಕೇಷನ್ ಬಾರ್ ಎಂಬ ಫೀಲ್ಡನ್ನು ಒಪನ್ ಮಾಡುತ್ತದೆ
ಇಲ್ಲಿ ನಿಮಗೆ ಯಾವ ಫೈಲ್ ಬೇಕೋ ಆ ಫೈಲ್ ನ ಹೆಸರನ್ನು ಟೈಪ್ ಮಾಡಿ
ನಾವಿಲ್ಲಿ ಫೈಲ್ ನ ಹೆಸರನ್ನು ರೆಸ್ಯೂಮ್ ಎಂದು ಟೈಪ್ ಮಾಡೋಣ
ಈಗ ಸೂಚಿಯಲ್ಲಿ ರೆಸ್ಯೂಮ್ ಎಂಬ ಫೈಲ್ ನ್ ಹೆಸರು ಕಾಣಸಿಗುತ್ತದೆ ಅದರಲ್ಲಿ ರೆಸ್ಯೂಮ್ ಡಾಟ್ ಒಡಿಟಿ ಎಂಬುದನ್ನು ಆಯ್ಕೆಮಾಡಿ
ಈಗ ಒಪೆನ್ ಬಟನ್ ಮೇಲೆ ಕ್ಲಿಕ್ ಮಾಡಿ
ನೋಡಿ resumeಒಡಿಟಿ ಫೈಲ್ ಒಪನ್ ಆಯಿತು
ಆಲ್ಟರ್ನೆಟ್ ಆಗಿ ನೀವು ಟೂಲ್ ಬಾರ್ ನಲ್ಲಿ ಒಪೆನ್ ಎಂಬಲ್ಲಿ ಕ್ಲಿಕ್ ಮಾಡಿ ಮತ್ತು ಮುಂದಿನ ಪ್ರಕ್ರಿಯೆಗಳನ್ನು ಅದೇ ತರಹ ಮಾಡಿ ಈಗಾಗಲೇ ಇರುವ ಫೈಲನ್ನು ಒಪನ್ ಮಾಡಬಹುದು
ನೀವು ಮೈಕ್ರೋಸಾಫ್ಟ್ ವರ್ಡ್ ನಲ್ಲಿ ಉಪಯೋಗಿಸುವ ಡಾಟ್ ಡಾಕ್ ಹಾಗೂ ಡಾಟ್ ಡಾಕ್ಸ್ ಎಕ್ಸ್ಟೆನ್ಶನ್ ಗಳನ್ನು ರೈಟರ್ ನಲ್ಲಿ ಒಪನ್ ಮಾಡಬಹುದು
ಈಗ ನೀವು ಫೈಲ್ ನಲ್ಲಿ ಬದಲಾವಣೆಯನ್ನು ಹೇಗೆ ಮಾಡಬೇಕು ಮತ್ತು ಅದನ್ನು ಅದೇ ಹೆಸರಿನಲ್ಲಿ ಹೇಗೆ ಸೇವ್ ಮಾಡಬೇಕೆಂಬುದನ್ನು ನೋಡುವಿರಿ
ಅದಕ್ಕಾಗಿ ಮೊದಲು ಎಡ ಮೌಸ್ ಬಟನ್ ಅನ್ನು ಕ್ಲಿಕ್ ಮಾಡಿ ರೆಸ್ಯೂಮ್ ಎನ್ನುವುದನ್ನು ಆಯ್ಕೆ ಮಾಡಿ ನಂತರ ಮೌಸ್ ಅನ್ನು ಆ ಟೆಕ್ಸ್ಟ್ ನಲ್ಲಿ ಎಳೆಯಿರಿ
ಇದು ಟೆಕ್ಸ್ಟ್ ಅನ್ನು ಆಯ್ಕೆ ಮಾಡುತ್ತದೆ ಮತ್ತು ಅದನ್ನು ಹೈಲೆಟ್ ಮಾಡುತ್ತದೆ
ಈಗ ಎಡ ಮೌಸ್ ಬಟನ್ ಅನ್ನು ಬಿಡಿ
ಟೆಕ್ಸ್ಟ್ ಎನ್ನುವುದು ಈಗಲೂ ಹೈಲೆಟ್ ಆಗಿರಬೇಕು
ಸ್ಟಾಂಡರ್ಡ್ ಟೂಲ್ ಬಾರ್ ನಲ್ಲಿ ಬೋಲ್ಡ್ ಎನ್ನುವುದರ ಮೇಲೆ ಕ್ಲಿಕ್ ಮಾಡಿ
ಈಗ ಟೆಕ್ಸ್ಟ್ ಬೋಲ್ಡ್ ಆಗಿದೆ
ಟೆಕ್ಸ್ಟ್ ಅನ್ನು ಪೇಜ್ ನ ಮಧ್ಯಕ್ಕೆ ತರಲು ಟೂಲ್ ಬಾರ್ ನಲ್ಲಿ ಸೆಂಟರ್ಡ್ ಎನ್ನುವುದನ್ನು ಕ್ಲಿಕ್ ಮಾಡಿ
ನೀವು ಈಗ ಟೆಕ್ಸ್ಟ್ ಪೇಜ್ ನ ಮಧ್ಯದಲ್ಲಿ ಇರುವುದನ್ನು ಗಮನಿಸಬಹುದು
ಈಗ ಟೆಕ್ಸ್ಟ್ ನ ಫಾಂಟ್ ಆಕಾರವನ್ನು ಹೆಚ್ಚಿಸೋಣ
ಟೂಲ್ ಬಾರ್ ನಲ್ಲಿ ಫಾಂಟ್ ಸೈಜ್ ಫೀಲ್ಡ್ ನಲ್ಲಿ ಡೌನ್ ಬಾಣದ ಮೇಲೆ ಕ್ಲಿಕ್ ಮಾಡಿ
ಡ್ರಾಪ್ ಡೌನ್ ಮೆನ್ಯುವಿನಲ್ಲಿ 14 ರ ಮೇಲೆ ಕ್ಲಿಕ್ ಮಾಡಿ
ಇದರಿಂದ ಟೆಕ್ಸ್ಟ್ ನ ಫಾಂಟ್ ಆಕೃತಿಯು 14 ಆಗುತ್ತದೆ
ಫಾಂಟ್ ನೇಮ್ ಎಂಬಲ್ಲಿ ಡೌನ್ ಬಾಣವನ್ನು ಕ್ಲಿಕ್ ಮಾಡಿ ಮತ್ತು ಫಾಂಟ್ ನ ಹೆಸರಿಗಾಗಿ ಅಂಡೋಟಮ್ ಎಂದು ಆಯ್ಕೆ ಮಾಡಿ
ಟೂಲ್ ಬಾರ್ ನಲ್ಲಿ ಸೇವ್ ಎಂಬಲ್ಲಿ ಕ್ಲಿಕ್ ಮಾಡಿ
ಈಗ ನೀವು ಬದಲಾವಣೆಯ ನಂತರವೂ ಕೂಡಾ ಫೈಲ್ ಅದೇ ಹೆಸರಿನಲ್ಲಿ ಸೇವ್ ಆಗಿದೆಯೆಂಬುದನ್ನು ನೋಡುತ್ತೀರಿ
ಸೇವ್ ಮಾಡಿದ ನಂತರ ಡಾಕ್ಯುಮೆಂಟನ್ನು ಕ್ಲೊಸ್ ಮಾಡಬೇಕೆನಿಸಿದಲ್ಲಿ ಮೆನ್ಯು ಬಾರ್ ನಲ್ಲಿ ಫೈಲ್ ಎಂಬಲ್ಲಿ ಕ್ಲಿಕ್ ಮಾಡಿ ನಂತರ ಕ್ಲೋಸ್ ಎಂಬಲ್ಲಿ ಕ್ಲಿಕ್ ಮಾಡಿ
ಇದು ನಿಮ್ಮ ಫೈಲ್ ಅನ್ನು ಕ್ಲೊಸ್ ಮಾಡುತ್ತದೆ
ನಾವು ಲಿಬ್ರೆ ಆಫೀಸ್ ರೈಟರ್ ನ ಸ್ಪೋಕನ್ ಟ್ಯುಟೊರಿಯಲ್ ನ ಕೊನೆಯನ್ನು ತಲುಪಿರುತ್ತೇವೆ
ಸಂಕ್ಷಿಪ್ತವಾಗಿ ಹೇಳುವುದಾದರೆ ರೈಟರ್ ಹಾಗೂ ಅವುಗಳ ವಿಭಿನ್ನ ಟೂಲ್ ಬಾರ್ ಗಳನ್ನು ನೋಡಿದೆವು
ರೈಟರ್ ನಲ್ಲಿ ಹೊಸ ಡಾಕ್ಯುಮೆಂಟ್ ಮತ್ತು ಈಗಾಗಲೆ ಇರುವ ಡಕ್ಯುಮೆಂಟನ್ನು ಒಪನ್ ಮಾಡುವುದು ಹೇಗೆ ಮತ್ತು ಡಾಕ್ಯುಮೆಂಟನ್ನು ಸೇವ್ ಮಾಡುವುದು ಹಾಗೂ ಕ್ಲೊಸ್ ಮಾಡುವುದು ಹೇಗೆಂದು ತಿಳಿದೆವು ಮಾಡಬೇಕಾದ ಅಭ್ಯಾಸಗಳು - ರೈಟರ್ ನಲ್ಲಿ ಹೊಸ ಡಾಕ್ಯುಮೆಂಟ್ ಒಪನ್ ಮಾಡಿ
ಅದನ್ನು practiceಒಡಿಟಿ ಎಂಬ ಹೆಸರಿನಲ್ಲಿ ಸೇವ್ ಮಾಡಿ
ಥಿಸ್ ಇಸ್ ಮೈ ಫರ್ಸ್ಟ್ ಅಸೈನ್ಮೆಂಟ್ ಎಂಬೀ ಟೆಕ್ಸ್ಟ್ ಅನ್ನು ಬರೆದು ಫೈಲನ್ನು ಸೇವ್ ಮಾಡಿ
ಟೆಕ್ಸ್ಟ್ ಅನ್ನು ರೇಖಾಂಕಿತ ಮಾಡಿ
ಫಾಂಟ್ ಆಕೃತಿಯನ್ನು ೧೬ ಕ್ಕೆ ಹೆಚ್ಚಿಸಿ
ಫೈಲ್ ಅನ್ನು ಕ್ಲೋಸ್ ಮಾಡಿ
ಕೆಳಗಿರುವ ಲಿಂಕ್ ನಲ್ಲಿರುವ ವೀಡಿಯೊವನ್ನು ನೋಡಿ
ಇದು ಸ್ಪೋಕನ್ ಟ್ಯುಟೊರಿಯಲ್ ನ ಸಾರಾಂಶವನ್ನು ಹೇಳುತ್ತದೆ
ನಿಮ್ಮಲ್ಲಿ ಉತ್ತಮ ಬ್ಯಾಂಡ್ವಿಡ್ತ್ ಇಲ್ಲವಾದಲ್ಲಿ ಇದನ್ನು ಡೌನ್ ಲೋಡ್ ಮಾಡಿ ನೋಡಿ
ಈ ಪಾಠವನ್ನಾಧಾರಿಸಿ ಸ್ಪೋಕನ್ ಟ್ಯುಟೊರಿಯಲ್ ಗಣವು ಕಾರ್ಯಶಾಲೆಯನ್ನು ನಡೆಸುತ್ತದೆ
ಯಾರು ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣಪತ್ರವನ್ನೂ ನೀಡುತ್ತದೆ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
ಈ ಪಾಠವು ಟಾಲ್ಕ್ ಟಿಒ a ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ
ಈ ಪ್ರಕಲ್ಪವನ್ನು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ
ಹೆಚ್ಚಿನ ಮಾಹಿತಿಗಾಗಿ ಸ್ಪೋಕನ್ ಹೈಫೆನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಸ್ಲಾಶ್ ನ್ಮೈಕ್ಟ್ ಹೈಫೆನ್ ಇಂಟ್ರೋ ಇಲ್ಲಿ ನೋಡಿ
ಈ ಪಾಠದ ಅನುವಾದಕ ಮತ್ತು ಪ್ರವಾಚಕ ವಾಸುದೇವ ಐಐಟಿ ಬಾಂಬೆ
ಧನ್ಯವಾದಗಳು